ಒಂದು ಫ್ಯಾನ್ ಕೂಡ ಕಾಣಸ್ತಾ ಇದೆ.

ಮತ್ತು ಒಂದ್ ನನಗೆ ಒಂದು ನೀಲಿ ಬಣ್ಣದ ಗೇಟ್ ಕಾಣುಸ್ತಿದೆ.

ಬೇರೆ ಬೇರೆ ತಿನಿಸುಗಳು ಕೂಡ ಕಾಣಿಸ್ತಾ ಇದೆ.

ಮತ್ತು ಲೈಟ್ ಬಲ್ಬ್ ಗಳು ಉರಿಯುತ್ತಿರುದನ್ನು ನೋಡಬೊದು.

ಮತ್ತು ಹಲವಾರು ಮರಗಳು ಕೂಡ ಕಾಣಿಸ್ತಾ ಇದ್ದಾವೆ.

ಮತ್ತು ನನಗೆ ಇನ್ನೊಂದು ಬದಿಯಲ್ಲಿ ಎಕ್ಸಿಟ್ ಡೋರ್ ಕೂಡ ಕಾಣಿಸುತ್ತಾ ಇದೆ.

ಮತ್ತು ಇನೋಂದು ಬದಿಯಲ್ಲಿ ನನಗೆ ಒಂದು ಗೇಟ್ ಕಾಣಸ್ತಾಯಿದೆ.

ಮತ್ತು ಒಬ್ಬ ಮನುಷ್ಯ ಕಾಣಸ್ತಾ ಇದಾನೆ ಆತ ಸೊಪ್ಪನ್ನು ತೆಗೆಯುತ್ತಿರುವುದನ್ನು ನೋಡಬಹುದು.

ಮಕ್ಕಳು ಹಳದಿ ಬಣ್ಣದ ಟೀಶರ್ಟ್ ಅನ್ನು ಧರಿಸಿರುತ್ತಾರೆ ಮತ್ತು ಕಾಲಿಗೆ ಶೂವನ್ನು ಹಾಕೊಂಡಿದ್ದಾರೆ.

ಮತ್ತು ಈ ಟ್ರೇ ಗಳ ಒಳಗಡೆ ತರಕಾರಿ ಮತ್ತು ಹಣ್ಣುಗಳುನ್ನು ಇರಿಸಿದ್ದಾರೆ.

ಚಿಕ್ಕ ಚಿಕ್ಕ ಗಿಡಗಳು ಮತ್ತು ಎ_ಸಿ ಕೂಡ ಕಾಣಿಸ್ತಾ ಇದೆ.

ಕಾರ ನ್ನ ಇಂಜಿನ ನ್ನ ಓಪನ್ ಮಾಡಿರೋದನ್ನು ನೋಡಬಹುದು.

ಸೂಚನಾ ಫಲಕ ಕೂಡ ಕಾಣಿಸ್ತಾ ಇದೆ.